ಪ್ರಿಯ ಮಿತ್ರರೇ ಕೀಕ್ಯಾಡ್ ನಲ್ಲಿ ಎಲೆಕ್ಟ್ರಿಕ್ ರೂಲ್ ಆಂಡ್ ನೆಟ್ ಲಿಸ್ಟ್ ಜನರೇಷನ್ ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಂಪೋನೆಂಟಿನ ವಾಲ್ಯೂಸ್ ಗಳನ್ನು ಅಸೈನ್ ಮಾಡುವುದು ಎಲೆಕ್ಟ್ರಿಕ್ ರೂಲ್ ಚೆಕ್ ಮಾಡುವುದು ತಯಾರಾಗಿರುವ ಸ್ಕಿಮಾಟಿಕ್ ನ ನೆಟ್ ಲಿಸ್ಟ್ ಜೆನೆರೇಟ್ ಮಾಡುವುದು ಇತ್ಯಾದಿಗಳನ್ನು ತಿಳಿಯಲಿದ್ದೇವೆ
ನಾವು ನಮ್ಮ ಆಪರೇಟಿಂಗ್ ಸಿಸ್ಟಂ ಆಗಿ ಉಬುಂಟುವಿನ 1204 ನೇ ಆವೃತ್ತಿಯನ್ನು ಹಾಗೂ ಕೀಕ್ಯಾಡ್ ನ 2011 ಹೈಫನ್ 05 ಹೈಫನ್ 25 ನೇ ಆವೃತ್ತಿಯನ್ನು ಈ ಟ್ಯುಟೋರಿಯಲ್ ಗಾಗಿ ಉಪಯೋಗಿಸುತ್ತಿದ್ದೇವೆ
ಇಲ್ಲಿರುವ ಟ್ಯುಟೋರಿಯಲ್ ಗೆ ಎಲೆಕ್ಟ್ರೋನಿಕ್ ಸರ್ಕ್ಯೂಟ್ ನ ಸಾಮಾನ್ಯ ಜ್ಞಾನದ ಅತ್ಯಗತ್ಯವಿದೆ
ಯೂಸರ್ ಗೆ ಕಿಕ್ಯಾಡ್ ನಲ್ಲಿ ಸರ್ಕ್ಯೂಟ್ ಸ್ಕಿಮಾಟಿಕ್ ನ್ನು ತಯಾರಿಸುವ ಜ್ಞಾನವೂ ಇರಬೇಕು
ಸಂಭದಿತ ಟ್ಯುಟೋರಿಯಲ್ ಗಳಿಗಾಗಿ ಸ್ಪೋಕನ್ ಹೈಫನ್ tutorialಒರ್ಗ್ ಎಂಬ ಲಿಂಕ್ ಅನ್ನು ವೀಕ್ಷಿಸಿ
ಕಿಕ್ಯಾಡ್ ನ್ನು ಆರಂಭಿಸಲು ಉಬುಂಟು ಡೆಸ್ಕ್ ಟಾಪ್ ನಲ್ಲಿ ಸ್ಕ್ರೀನ್ ನ ಎಡ ಮೇಲ್ಭಾಗಕ್ಕೆ ಹೋಗಿ ದಶ್ ಹೋಮ್ ಡಾಷ್ ಹೋಮ್ ಎನ್ನುವ ಮೊದಲ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಸರ್ಚ್ ಟ್ಯಾಬ್ ನಲ್ಲಿ ಕಿಕಾಡ್ ಕಿಕ್ಯಾಡ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿರಿ
ಈಗ ಕಿಕಾಡ್ ಕಿಕ್ಯಾಡ್ ನ ಮೈನ್ ವಿಂಡೊ ತೆರೆಯುತ್ತದೆ
EEschemaಇಇಸ್ಕೀಮಾ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಸ್ಕಿಮಾಟಿಕ್ ಸ್ಕಿಮ್ಯಾಟಿಕ್ ಎಂಬುದು ಕಾಣಿಸುತ್ತಿಲ್ಲ ಎಂದು ಹೇಳುವ ಒಂದು ಇನ್ಫೋ ಎಂಬ ಡಯಲಾಗ್ ಬಾಕ್ಸ್ ಕಾಣಲ್ಪಡುತ್ತದೆ
ಒಕ್ ಯ ಮೇಲೆ ಕ್ಲಿಕ್ ಮಾಡಿ
ನಾವು ಈ ಹಿಂದೆ ತಯಾರಿಸಿದ project1ಸ್ಚ್ ಫೈಲ್ ನ್ನು ಉಪಯೋಗಿಸೋಣ
ಫೈಲ್ ಫೈಲ್ ಮೆನು ವಿಗೆ ಹೋಗಿ ಒಪೆನ್ ಓಪನ್ ಅನ್ನು ಕ್ಲಿಕ್ ಮಾಡಿ
ಡೈರೆಕ್ಟರಿಯಿಂದ project1ಸ್ಚ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ
ಈಗ ನಾವು ಕಂಪೋನೆಂಟ್ ಗಳಿಗೆ ವಾಲ್ಯೂ ಅನ್ನು ನಿರ್ಧರಿಸೋಣ
ಇನ್ನು ನಾವು ರ್2 ಕಂಪೋನೆಂಟ್ ಗೆ ವಾಲ್ಯೂ ಅನ್ನು ನಿರ್ಧರಿಸೋಣ
ರೆಸಿಸ್ಟರ್ R ನ ಮೇಲೆ ಕರ್ಸರ್ ನ್ನು ಇಡಿ
ರೈಟ್ ಕ್ಲಿಕ್ ಮಾಡಿ ಹಾಗೂ ಫೀಲ್ಡ್ ವಾಲ್ಯೂನ್ನು ಆಯ್ದುಕೊಳ್ಳಿ
ಇದು ಎಡಿಟ್ ವ್ಯಾಲ್ಯೂ ಫೀಲ್ಡ್ ಎಡಿಟ್ ವಾಲ್ಯೂ ಫೀಲ್ಡ್ ಎಂಬ ವಿಂಡೋವನ್ನು ತೆರೆಯುತ್ತದೆ
1ಮ್ ಅನ್ನು ಟೈಪ್ ಮಾಡಿ ಹಾಗೂ ಒಕ್ ಕ್ಲಿಕ್ ಮಾಡಿ
ನಿಮಗೆ ಕಂಡು ಬಂದತೆ ರಿಸಿಸ್ಟರ್ ರ್2 ವಿನ ವಾಲ್ಯೂವನ್ನು 1M1 ಮೆಗಾ ಒಹ್ಮ್ ಎಂದು ನಿರ್ಧರಿಸಲಾಗಿದೆ
ನಾನು ಈಗಾಗಲೇ ಉಳಿದ ಕಾಂಪೋನೆಂಟ್ ಗಳ ವಾಲ್ಯೂಗಳನ್ನು ಇದೇ ರೀತಿಯಲ್ಲಿ ನಿರ್ಧರಿಸಿದ್ದೇನೆ
ಮುಂದಿನ ಹಂತ ಈ ಸರ್ಕ್ಯೂಟ್ ನ ಎಲೆಕ್ಟ್ರಿಕ್ ರೂಲ್ ಅನ್ನು ಚೆಕ್ ಮಾಡುವುದು
ಈಸ್ಚೆಮಾ ಈಈಸ್ಕೀಮಾ ದ ಮೇಲಿರುವ ವಿಂಡೊಗೆ ಹೋಗಿ
ಪರ್ಫಾರ್ಮ್ ಎಲೆಕ್ಟ್ರಿಕ್ ರೂಲ್ ಚೆಕ್ ಪರ್ಫಾರ್ಮ್ ಎಲೆಕ್ಟ್ರಿಕ್ ರೂಲ್ ಚೆಕ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ
ಇದು ಈಸ್ಚೆಮಾ ಇಆರ್ಸಿ ಈಈಸ್ಕೀಮಾ ಇಅರ್ ಸಿ ಎಂಬ ವಿಂಡೋವನ್ನು ತೆರೆಯುತ್ತದೆ
ಟೆಸ್ಟ್ ಇಆರ್ಸಿ ಟೆಸ್ಟ್ ಇಆರ್ ಸಿ ಬಟನ್ ಅನ್ನು ಕ್ಲಿಕ್ ಮಾಡಿ
ನಾವಿಲ್ಲಿ ಎರಡು ಎರರ್ ಗಳನ್ನು ನೋಡುತ್ತೇವೆ
ಎರಡೂ ಎರರ್ ಗಳು ಟರ್ಮಿನಲ್ಸ್ ಗಳಲ್ಲಿ ಪವರ್ ಸೋರ್ಸ್ ಗಳು ಇಲ್ಲವೆಂದು ಹೇಳುತ್ತವೆ
ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಸ್ಕಿಮಾಟಿಕ್ ನಲ್ಲಿ ಎರರ್ ನೋಡ್ ಗಳು ಎರೋ ಚಿಹ್ನೆಗಳ ಮೂಲಕ ತೋರಿಸಲಾಗುತ್ತದೆ
ಇಲ್ಲಿ ಪವರ್ ಫ್ಲಾಗ್ ನ್ನು ಕನೆಕ್ಟ್ ಮಾಡೋಣ
ಇದರಿಂದಾಗಿ ನಾವು ಇಲ್ಲಿ ಪವರ್ ಸಪ್ಲೈ ಅನ್ನು ಕನೆಕ್ಟ್ ಮಾಡಲಿದ್ದೇವೆ ಎಂದು ಕೀಕ್ಯಾಡ್ ಗೆ ತಿಳಿಯುತ್ತದೆ
ಇದಕ್ಕಾಗಿ ಪಾನಲ್ ನ ಬಲಭಾಗದಲ್ಲಿರುವ ಪವರ್ ಪೋರ್ಟ್ ಬಟನ್ ಪವರ್ ಪೋರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಕಾಂಪೋನೆಂಟ್ ಸೆಲೆಕ್ಷನ್ ಕಂಪೋನೆಂಟ್ ಸೆಲೆಕ್ಷನ್ ವಿಂಡೊ ತೆರೆಯಲು ಈಸ್ಚೆಮಾ ಈಈಸ್ಕೀಮಾ ವಿಂಡೊ ಮೇಲೆ ಕ್ಲಿಕ್ ಮಾಡಿ
ಲಿಸ್ಟ್ ಆಲ್ ಲಿಸ್ಟ್ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ನೀವು ಲಿಸ್ಟ್ ಒಎಫ್ ಪವರ್ ನೋಟೇಶನ್ಸ್ ಲಿಸ್ಟ್ ಆಫ್ ಪವರ್ ನೊಟೇಷನ್ಸ್ ಅನ್ನು ನೋಡುತ್ತೀರಿ
PWR FLAG ಅನ್ನು ಆಯ್ದುಕೊಳ್ಳಿ ಹಾಗೂ ಒಕ್ ಮೇಲೆ ಕ್ಲಿಕ್ ಮಾಡಿ
ಪವರ್ ಫ್ಲಾಗ್ ಅನ್ನು ವಿಸಿಸಿ ಟರ್ಮಿನಲ್ ಹತ್ತಿರ ಇಡುತ್ತೇವೆ
ಇದನ್ನು ಇಡಲು ಈಸ್ಚೆಮಾ ಮೇಲೆ ಕ್ಲಿಕ್ ಮಾಡಿ
ಒಂದೇ ರೀತಿಯ ಎರಡು ಎರರ್ ಗಳು ಇರುವುದರಿಂದ ನಮಗೆ ಒಂದೇ ರೀತಿಯ ಎರಡು ಪವರ್ ಫ್ಲಾಗ್ ಗಳು ಬೇಕಾಗಿವೆ
ಕರ್ಸರ್ ಅನ್ನು ಪವರ್ ಫ್ಲಾಗ್ ನ ಮೇಲೆ ಇಡಿ ಹಾಗೂ ಕಾಪಿ ಮಾಡಲು c ಅನ್ನು ಒತ್ತಿ
ಈ ಪವರ್ ಫ್ಲಾಗ್ ಅನ್ನು ಗ್ರೌಂಡ್ ಟರ್ಮಿನಲ್ ಹತ್ತಿರ ಇಡಿ
ನಾವು ಪವರ್ ಫ್ಲ್ಯಾಗ್ ಗಳನ್ನು ವೈರ್ ಗಳ ಮೂಲಕ ಜೋಡಿಸಲಿದ್ದೇವೆ
ಬಲಭಾಗದ ಪಾನಲ್ ಗೆ ಹೋಗಿ ಪ್ಲೇಸ್ a ವೈರ್ ಬಟನ್ ಪ್ಲೇಸ್ ಅ ವೈರ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಪವರ್ ಫ್ಲ್ಯಾಗ್ ಅನ್ನು ವಿಸಿಸಿ ಟರ್ಮಿನಲ್ ಗೆ ಕನೆಕ್ಟ್ ಮಾಡಿ
ಇದರಂತೆ ಪವರ್ ಫ್ಲ್ಯಾಗ್ ಅನ್ನು ಗ್ರೌಂಡ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡಿ
ಈಗ ನಾವು ಸ್ಕಿಮಾಟಿಕ್ ಇಆರ್ಸಿ ಅನ್ನು ರನ್ ಮಾಡಲಿದ್ದೇವೆ
ಧೃಡೀಕರಿಸಲು ಒಂದು ಬಾರಿ ಚೆಕ್ ಮಾಡಿ
ಇದಕ್ಕಾಗಿ ಈಸ್ಚೆಮಾ ವಿಂಡೊವಿನ ಮೇಲಿನ ಪಾನಲ್ ನಲ್ಲಿರುವ ಪರ್ಫಾರ್ಮ್ ಎಲೆಕ್ಟ್ರಿಕ್ ರೂಲ್ಸ್ ಚೆಕ್ ನ ಮೇಲೆ ಕ್ಲಿಕ್ ಮಾಡಿ
ಇದು ಈಶೆಮಾ ಇಆರ್ಸಿ ವಿಂಡೊವನ್ನು ತೆರೆಯುತ್ತದೆ
ಟೆಸ್ಟ್ ಇಆರ್ಸಿ ಬಟನ್ ಅನ್ನು ಕ್ಲಿಕ್ ಮಾಡಿ
ಎರರ್ ಗಳು ನಮಗೆ ಕಾಣುವುದಿಲ್ಲ
ಕ್ಲೋಸ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ನಾವು ನೆಟ್ ಲಿಸ್ಟ್ ಅನ್ನು ಹೇಗೆ ಜೆನರೇಟ್ ಮಾಡುವುದೆಂದು ನೋಡೋಣ
ಕಂಪೋನೆಂಟ್ಸ್ ಹಾಗೂ ನೋಡ್ಸ್ ಗಳು ಒಂದನ್ನೊಂದು ಕನೆಕ್ಟ್ ಮಾಡುತ್ತದೆ ಇದರ ಲಿಸ್ಟ್ ನ್ನು ನೆಟ್ ಲಿಸ್ಟ್ ಕೊಡುತ್ತದೆ
ನಾವು ನೆಟ್ ಲಿಸ್ಟ್ ನ ಉಪಯೋಗವನ್ನು ಟ್ಯುಟೋರಿಯಲ್ ನಲ್ಲಿ ಇನ್ನು ಮುಂದೆ ನೋಡೋಣ
ಜೆನರೇಟಿಂಗ್ ಲಿಸ್ಟ್ ಗಾಗಿ ಪಾನಲ್ ನ ಮೇಲ್ಭಾಗಕ್ಕೆ ಹೋಗಿ ನೆಟ್ಲಿಸ್ಟ್ ಜನರೇಷನ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಇದು ನೆಟ್ಲಿಸ್ಟ್ ವಿಂಡೋವನ್ನು ತೆರೆಯುತ್ತದೆ
ಈ ವಿಂಡೋದಲ್ಲಿ ಬೇರೆ ಬೇರೆ ರೀತಿಯ ಟ್ಯಾಬ್ ಗಳಿವೆ
ಇವು ಬೇರೆ ಬೇರೆ ಫಾರ್ಮೇಟ್ ನಲ್ಲಿ ನೆಟ್ಲಿಸ್ಟ್ ಅನ್ನು ಜೆನರೇಟ್ ಮಾಡಿಸುತ್ತದೆ
ಕೀಕ್ಯಾಡ್ ಗಾಗಿ ನಾವು ಪಿಸಿಬಿನ್ಯೂ tab ಅನ್ನು ಉಪಯೋಗಿಸುತ್ತೇವೆ
ಡಿಫಾಲ್ಟ್ ಫಾರ್ಮ್ಯಾಟ್ ಆಯ್ದುಕೊಂಡಿದ್ದ ಮೇಲೆ ನೆಟ್ ಲಿಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ
ನೆಟ್ ಲಿಸ್ಟ್ ನ ಫೈಲ್ project1ನೆಟ್ ಎಂಬ ಹೆಸರಿನಲ್ಲಿ ರಕ್ಷಿಸಬೇಕೆಂಬುದನ್ನು ಗಮನದಲ್ಲಿರಲಿ
ನೆಟ್ ಲಿಸ್ಟ್ ಜೆನರೇಟ್ ಆದಾಗ ಫೈಲ್ ಅನ್ನು net ಎಕ್ಸ್ಟೆನ್ಷನ್ ನಲ್ಲಿ ರಕ್ಷಿಸಬೇಕೆಂಬುದನ್ನು ಗಮನದಲ್ಲಿರಲಿ
ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ವಿಂಡೋ ಸೈಜ್ ಅನ್ನು ಸರಿಪಡಿಸುತ್ತೇನೆ
ರಕ್ಷಿಸಬೇಕೆಂಬುದನ್ನು ಗಮನದಲ್ಲಿರಲಿ
ನೆಟ್ ಲಿಸ್ಟ್ ಫೈಲ್ ನಲ್ಲಿ ಪ್ರಿಂಟೆಟ್ ಸರ್ಕ್ಯೂಟ್ ಬೋರ್ಡ್ ಡಿಸೈನ್ ಗೆ ಬೇಕಾಗುವ ಸರ್ಕ್ಯೂಟ್ ನ ಕಂಪೊನೆಂಟ್ ನ ಮಾಹಿತಿ ಹೊಂದಿರುತ್ತದೆ
ನಾವು ಈ ನೆಟ್ ಲಿಸ್ಟ್ ನ ಉಪಯೋಗವನ್ನು ಇನ್ನೊಂದು ಟ್ಯುಟೋರಿಯಲ್ ನಲ್ಲಿ ನೋಡಲಿದ್ದೇವೆ
ಈ ಸ್ಕಿಮಾಟಿಕ್ ಅನ್ನು ರಕ್ಷಿಸಲು ಫೈಲ್ ಮೆನುವಿಗೆ ಹೋಗಿ ಸೇವ್ ವ್ಹೋಲ್ ಸ್ಕಿಮಾಟಿಕ್ ಪ್ರೊಜೆಕ್ಟ್ ಅನ್ನು ಆಯ್ದುಕೊಳ್ಳಿ
ಈಸ್ಚೆಮಾ ವಿಂಡೋ ಅನ್ನು ಕ್ಲೋಸ್ ಮಾಡಲು ಫೈಲ್ ಮೆನುವಿಗೆ ಹೋಗಿ ಕ್ವಿಟ್ ಅನ್ನು ಆಯ್ದುಕೊಳ್ಳಿ
ಕೀಕ್ಯಾಡ್ ನ ಮುಖ್ಯ ವಿಂಡೊದಲ್ಲಿ ಫೈಲ್ ಮೆನುವಿಗೆ ಹೋಗಿ ಕ್ವಿಟ್ ಅನ್ನು ಆಯ್ದುಕೊಳ್ಳಿ
ಇದು ಕೀಕ್ಯಾಡ್ ನ ಮುಖ್ಯ ವಿಂಡೊ ಅನ್ನು ಕ್ಲೋಸ್ ಮಾಡುತ್ತದೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಂಪೋನೆಂಟ್ ನ ವಾಲ್ಯೂಗಳನ್ನು ನಿರ್ಧಾರಿಸುವುದು ಸರ್ಕ್ಯೂಟ್ ಸ್ಕಿಮಾಟಿಕ್ ಅನ್ನು ಚೆಕ್ ಹಾಗೂ ಎರರ್ ಗಳನ್ನು ಸರಿಪಡಿಸುವುದು ಹಾಗೂ ಸರ್ಕ್ಯೂಟ್ ಗಾಗಿ ನೆಟ್ ಲಿಸ್ಟ್ ಅನ್ನು ಜೆನರೇಟ್ ಮಾಡುವುದನ್ನು ಕಲಿತಿದ್ದೇವೆ
ಕೆಳಗಿರುವ ಲಿಂಕ್ ನ ಮೂಲಕ ವಿಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ವೀಕ್ಷಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಗಣವು ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ spoken tutorialಒರ್ಗ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒಆರ್ ಜಿ ಅನ್ನು ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪರಿಯೋಜನೆಯ ಒಂದು ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಈ ಮಿಷನ್ ಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಎಂಬಲ್ಲಿಂದ ಪಡೆಯಬಹುದು
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ಜ್ಞಾನೇಶ ಮರಾಠೆ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು